ಇದು ಒಂದು ಗೊಮ್ಮಟೇಶ್ವರನ ವಿಗ್ರಹ ಈ ವಿಗ್ರಹವು ನೋಡಲು ತುಂಬಾ ದೊಡ್ಡದಾಗಿರುವುದನ್ನು ನಾವು ನೋಡಬಹುದು.

ಈ ಚರ್ಚ್ ನ್ನು ಬಣ್ಣ ಬಣ್ಣಗಳಿಂದ ಸಿಂಗರಿಸಿರುವುದನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಸೆಲೂನ್ ಅಂಗಡಿ ಈ ಸಲೂನ್ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ --

ಇದು ಒಂದು ದೇವಸ್ಥಾನದ ಬಾಗಿಲು ಈ ದೇವಸ್ಥಾನದ ಬಾಗಿಲು ನೋಡಲು ತುಂಬಾ.

ಹಲವಾರು ಬಟ್ಟೆಗಳನ್ನು ನೇತು ಹಾಕಿರುವುದನ್ನು ನೋಡಬಹುದು ಇದು ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಬಟ್ಟೆಯಂಗಡಿ.

ಇದು ಒಂದು ಜಲಪಾತ ಈ ಜಲಪಾತವು ನೋಡಲು ತುಂಬಾ ಸುಂದರವಾಗಿದ್ದು ಹಾಗು ವಿಶಾಲವಾಗಿದೆ.

ಚಿತ್ರಗಳು ಇರುವುದನ್ನು ನಾವು ಗಮನಿಸಬಹುದು ನೋಡಲು ತುಂಬಾ ಸುಂದರವಾಗಿದೆ.

ಇದು ಒಂದು ಹಣ್ಣು ಹಾಗು ತರಕಾರಿಗಳ ಅಂಗಡಿ ಎಂದು ಹೇಳಬಹುದು.

ಇದು ಒಂದು ರಸ್ತೆ ಎಂದು ಹೇಳಬಹುದು ಇದು ಒಂದು ಪಕ್ಕಾ ರಸ್ತೆಯಾಗಿದೆ.

ಇದು ಒಂದು ಚರ್ಚ್ ಆಗಿದೆ ಈ ಚರ್ಚ್ ನೋಡಲು ತುಂಬಾ ದೊಡ್ಡದಾಗಿದ್ದು ಹಾಗು ವಿಶಾಲವಾಗಿದೆ.

ಇದು ಒಂದು ಹಸಿರಿನ ವಾತಾವರಣ ಈ ಹಸಿರಿನ ವಾತಾವರಣದಲ್ಲಿ --

ಈ ಜಲಪಾತದ ಮೇಲ್ಭಾಗದಲ್ಲಿ ಒಂದು ದಾರಿ ಹಾದು ಹೋಗಿರುವುದನ್ನು ನಾವು ಕಾಣಬಹುದು.